ನಮ್ಮ ಬಳ್ಳಾರಿಯಲ್ಲಿ ತುಂಬ ಡೆವೆಲೊಪ್ ಆಗಿದೆ ತುಂಬ ಬೆಳ ಬೆಳವನಿಗೇನು ಆಗಿದೆ.

ಪಾರ್ಕ್ ಪಾರ್ಕ್ ಬಗ್ಗೆ ಏನ್ ಹೇಳ್ತೀರಾ--

ಉದಯಿಸೋದು ಯಾರಗ್ ಇಷ್ಟ ಇಲ್ಲ ಇರ್ರಿ ನೋಡ್ರಿ ನಂಗಂತೂ ತುಂಬಾ ತುಂಬಾ ಇಷ್ಟ.

ಕಫನ್ ಇದು ಕಫನ್ ಇನ್ನೊಂದ್ ಪೀಸ್ ಅಲ್ಲಿ ಹೋಗಿದೆ.

ಯಾರಿಗಾದ್ರೂ ಏನಾದ್ರು ಗಿಫ್ಟ್ ಕೊಡಬೇಕ್ ಉಡುಗೊರೆ ಅಂತಂದ್ರೆ ಒಂದು ಮರನೇ ಕೊಟ್ಟು ಪರಿಸರನ ಉಳಿಸ್ರಿ.

ಇಂತ ಸ್ಥಳ ನಮ್ಮ್ ಬಳ್ಳಾರಿ ಅಲ್ಲಿ ಇದ್ರೆ ಚೆನ್ನಾಗಿ ಇರಸ್ತಂತ ಅನ್ಕೊಂತ ಇದ್ದೆ. ಈ ಸ್ಥಳದ ಬಗ್ಗೆ ಹೇಳ್ಬೇಕಂದ್ರೆ--